ಗೋಡೆ ಇದೆ ಗಿಡಗಳ್ ಇದಾವೆ ಪೊಟ್ ಗಳ್ ಇದಾವೆ.

ಇದು ಒಂದು ಸ್ಟ್ಯಾಚು ಇದೆ ಇದು ಕೂತ ಇದೆ.

ಮೇಲೆ ಆರೆಂಜ್ ಕೆಂಪ ಕಲರ್ ರದು ಬೆಳಕ್ ಬೀಳತ್ತಾ --

ರೋಡ್ ಗಳು ಇವೆ ಮನುಷ್ಯರು ನಿತ್ತಿದ್ದಾರೆ.

ರೆಡ್ ಕಲರ್ ಚಿನ್ನೆ ಇದೆ ರೈಟ್ ಆಗಿ ಇವೆ.

ಒಬ್ಬದು ವೈಟ್ ಕಲರ್ ದಿಂಬಾ ಗೋಡೆ ಇದೆ.

ಆತನ ಹಿಂದಗಡೆ ಆಕಾಶ ಮ್ಯಾಲ್ ಹಿಂದಗಡೆ ಮತ್ತ ಗಿಡಗಳು.